ನೋಡಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಡುವ ಇಂತ ಶಿಕ್ಶಕರು ಬಹಳ ಮುಖ್ಯವಾಗಿದ್ದಾರೆ.

ನಿಮ್ಮ ಮನೆಗೆ ನೀರು ಸರಿಯಾಗಿ ಬರತ್ತಿಲ್ಲವೇ ನಿಮ್ಮ ಊರಿಗೆ ಸರಿಯಾಗಿ ನೀರು ಬರುತ್ತಿಲ್ಲವೇ ಮತ್ತು ಚರಂಡಿಗಳನ್ನು ಸ್ವಚ್ಛವಾಗಿ ಇರುತ್ತಿಲ್ಲವೆ ನ್ಯೂಸ್ ಕರ್ನಾಟಕ ನಗರ ನೀರು ಸರಬರಾಜ್ ಮತ್ತು ಒಳಚರಂಡಿ ಮಂಡಳಿಗೆ ಹೋಗಿ ನಿಮಗೇನಾದ್ರು ಅನಾನ್ ಅನಾನಾಕುಲ ಇದ್ದರೆ ತಿಳಿಸಿ.

ಎಂತ ಅದ್ಬುತ ಪ್ಲೇಸ್ ನೋಡ್ರಿ ಕಣ್ರೀ ಇಲ್ಲಿ ತುಂಬಾ ಚನ್ನಾಗಿದೆ ಇನ್ನ ಒಂದ್ ಸಲರೇ ಹೋಗ್ಲೇಬೇಕಾ ಅನ್ನಿಸುತ್ತಿದೆ.